ಮತ್ತು ಇಲ್ಲಿ ಮುಂದ್ಗಡೆ ಹಲವಾರು ಪಾದರಕ್ಷೆಗಳನ್ನು ಬಿಟ್ಟಿರುವ ದೃಶ್ಯ--

ಗಿಡಮರಗಳನ್ನು ಕಾಣಬಹುದು ಹಾಗು ದೊಡ್ಡ ದೊಡ್ಡ ಗಿಡಮರಗಳು ಹಚ್ಚಹಸಿರಿಂದ ಇಂದ ಕೂಡಿರುವ ದೃಶ್ಯ --

ನೋಡಬಹುದಾಗಿದೆ ಮತ್ತು ಇಲ್ಲಿ ಚಿಕ್ಕದಾದಂತ ರಸ್ತೆಯನ್ನು ನೋಡಬಹುದು.

ಅದರಲ್ಲಿ ಕುರುಕುರೆ ಪ್ಯಾಕೆಟ್ ಗಳು ಚಾಕ್ಲೇಟ್ಸ್ ಗಳು ಮತ್ತು ಇಲ್ಲಿ ಮೊಟ್ಟೆಗಳು ಸಹ ನಾವು ಕಾಣಬಹುದು.

ತೂಕ ಮಾಡತಕಂತ ತೂಕದ ಮಷೀನ್ ಅನ್ನು ನೋಡಬಹುದು ಮತ್ತು ಪಕ್ಕದಲ್ಲಿ ಸ್ಪಿರಿಟ್ ಬಾಟಲನ್ನು--

ಈ ದೃಶ್ಯದಲ್ಲಿ ನಾವು ಒಂದು ಸೈಕಲ್ ಶೋರೂಮ್ ಅನ್ನ ಕಾಣಬಹುದು.

ನಬದು ಮತ್ತು ಫ್ಯಾನ್ ಗಳು ಸಹ ಇವೆ.

ಮತ್ತು ಇಲ್ಲಿ ಬಲೂನ್ಸ ಗಳನ್ನು ಕಟ್ಟಿರುವ ದೃಶ್ಯ--

ಇಲ್ಲಿ ಒಬ್ಬ ವ್ಯಕ್ತಿಯು ಕಾರನ್ನು ವಾಶ್ ಮಾಡುತ್ತಿರುವ ದೃಶ್ಯ ಕಾಣಬಹುದಾಗಿದೆ.

ಮತ್ತೆ ಇಲ್ಲಿ ಕುಳಿತುಕೊಳ್ಳಲು ಚೇರ್ ಗಳನ್ನು ನೋಡಬಹುದಾಗಿದೆ ಮತ್ತು ಎರಡು ಲೈಟ್ ಗಳು.

ಮತ್ತು ಇಲ್ಲಿ ಗಣೇಶನ ಚಿತ್ರವನ್ನು ಕಾಣಬಹುದು.

ದೃಶ್ಯದಲ್ಲಿ ನಾವು ಒಂದು ಬ್ಯಾಟ್ ಹಾಗೂ--

ಹಾಗೂ ಇವು ಡಜನ್ ಗಟ್ಲೆ ಇವೆ.

ಹಾಗು ಇಲ್ಲಿ ಇಬ್ಬರು ವ್ಯಕ್ತಿಗಳು ರಾಡು ಗಳನ್ನು ಕಟ್ ಮಾಡುತ್ತಿರುವ ದೃಶ್ಯ ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಜೇಲ್ರಿಯನ್ನು ನೋಡಬಹುದು ಕಾಂಪೌಂಡ್ ರೀತಿ ಕಟ್ಟಿದ್ದಾರೆ.

ಮತ್ತು ಹಿಂದ್ಗಡೆ ದೊಡ್ಡ ದೊಡ್ಡ ಗಿಡ ಮರಗಳನ್ನು ಹಚ್ಚ ಹಸಿರಿನಿಂದ ಕೂಡಿರುವ ದೃಶ್ಯ ಕಾಣಬಹುದು.

ಇಲ್ಲಿ ಒನ್ ಮಿರರ್ ಅನ್ನು ನೋಡಬಹುದಾಗಿದೆ ಮತ್ತು ಇಲ್ಲಿ ಕೇಬಲ್ಸ್ ಗಳನ್ನು ಕಾಣಬಹುದು.

ಗಾಜುಗಳಿಗೆ ನೋಟಿಸ್ ಗಳನ್ನು ಅಂಟಿಸಿರುವ ದೃಶ್ಯ ಕಾಣಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ಒಂದು ಗನ್ ಶೂಟ್ ಔಟ್ ಪ್ಲೇಸ್ ಎಂಬ--

ಮತ್ತು ಇಲ್ಲಿ ಬಿಳಿಯ ಬಣ್ಣದ ಫೋಟೋ ಗಳನ್ನು--

ಮತ್ತು ಇಲ್ಲಿ ಸುತ್ತಲು ಹಲವಾರು ಜನ್ರು--

ಮತ್ತು ಇಲ್ಲಿ ಕೆಲವು ರಾಡ್ಸ ಗಳನ್ನು ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಪಕ್ಕದಲ್ಲಿ ದೊಡ್ಡ ದೊಡ್ಡ ಮನೆಗಳನ್ನು--

ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ನಿಂತುಕೊಂಡಿರುವ ದೃಶ್ಯ ನೋಡಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಅಂಗಡಿಯನ್ನು ನೋಡಬಹುದು ಹಾಗು ಇಲ್ಲಿ--

ಹಲವಾರು ಬಗೆಯ ವಸ್ತುಗಳನ್ನು ಕಾಣಬಹುದಾಗಿದೆ ಮತ್ತಿಲ್ಲಿ ಕಬೋರ್ಡ್ ನಲ್ಲಿ ಇರುವ ವಸ್ತುಗಳು ಸಹ ನಾವು ನೋಡ--

ಈ ದೃಶ್ಯದಲ್ಲಿ ನಾವು ಒಂದು ಹೊಳೆಯನ್ನು ನೋಡಬಹುದು ಹಾಗೂ ಹೊಳೆಯ ದಡದಲ್ಲಿ--

ಮತ್ತು ಇಲ್ಲಿ ಕಬ್ಬಿಣದ ಸ್ಟೇಲ್ ಗಳನ್ನು ಕಾಣಬಹುದಾಗಿದೆ.

ಮತ್ತು ಇಲ್ಲಿ ವಿಶಾಲವಾದಂತಹ ಜಾಗವನ್ನು ನೋಡಬಹುದು.

ಮತ್ ಇಲ್ಲಿ ಮೇಲ್ಗಡೆ ಎ_ಸಿ ಗಳನ್ನು ನೋಡಬಹುದು.

ಹಾಗೂ ಈ ಟ್ರಕ್ಕನ್ನು ಒಬ್ಬ ವ್ಯಕ್ತಿಗೂ ರಿಪೇರಿ ಮಾಡುತ್ತಿರುವ ದೃಶ್ಯವನ್ನು ನೋಡಬಹುದು ಹಾಗೂ --

ಮತ್ತು ಇಲ್ಲಿ ಚಿಕ್ಕದಂತಹ ಎರಡು ರೂಮ್ ಇವೆ ಹಾಗು ಇಲ್ಲಿ ಒಂದು ಕಿಟಕಿಯನ್ನು ಕಾಣಬಹುದು.

ಮತ್ತು ಇಲ್ಲಿ ಒಂದು ಗೋಡೆಯ ಮೇಲೆ--

ಮತ್ತು ಇಲ್ಲಿ ಎರಡು ಬೈಕ್ ಗಳು ನಿಂತುಕೊಂಡಿರುವ ದೃಶ್ಯ ಕಾಣಬಹುದು.